ಮೈಸೂರ್ ಸುಮಂಗಲಿ ಅಂದ್ರೆ ಫೇಮಸ್ಸು . ನಾವ್ ಯಾವಾಗ್ಲೂಅಷ್ಟೇನೆ ನಮ್ ತಂದೆ ಕಾಲದಿಂದಾನು ನಮ್ ಅಪ್ಪನೇ ಅಲ್ಲಿಗೆಲ್ಲ ಕರ್ಕೊಂಡ್ ಹೋಗೋರು. ಸುಮಂಗಲಿ ಮೈಸೂರ್ ಸುಮಂಗಲಿ ಸಿಲ್ಕ್ ಅಂತಂದ್ರೆ ಫೇಮಸ್ಸು . ನಮ್ ಒಂದು ಮದ್ವೆನೇ ಆಗ್ಲಿ ಹುಟ್ಟಿದಹಬ್ಬಕೆ ಆಗ್ಲಿ ಏನಕ್ಕೆ ಆಗ್ಲಿ ನಾವ್ ಅಲ್ಲಿಗೆನೆ ಹೋಗಿ ತಗೊಂಡ್ ಬರ್ತಿವಿ ಅಲ್ ತುಂಬಾ ಚೆನ್ನಾಗಿರುತ್ತೆ. ನಾವ್ ಕೇಳಿದ್ ತರದ್ದು ನಮಗೆ ಅದ್ರ ಕ್ವಾಲಿಟಿ ಬಣ್ಣ ಎಲ್ಲಾತರದ್ದು ಸಿಗತ್ತೆ.

ಅದೇ ಥರ ಪ್ರತಿಯೊಬ್ಬರು ನುವೆ ಎಂಥಾ ಬಡವರಾದ್ರೂನೂವೆ ಆದ್ ಅಂಗಡಿಗೆ ಹೋಗಿ--

ಮೈಸೂರ್ ಕುಕ್ರಳ್ಳಿ ಕೆರೆ ಹತ್ರ ಪಾರ್ಕ್ ಇದೆ. ಪಾರ್ಕ್ ಪ ಅದರ ಅಲ್ಲಿ ಕೆರೇನು ಇದೆ. ಹಾಂಗಾಗಿ ಬೆಳಿಗ್ಗೆ ಎದ್ ತಕ್ಷಣ ಐದು ಗಂಟೆಗೆ ಎದ್ಬಿಟ್ಟು ಅಲ್ಲಿ ಸ್ವಲ್ಪ ಜಾಗಿಂಗ್ ಅಂತಂತಂದ್ಬಿಟ್ಟು ಹೋಗತೀವಿ ಅಲ್ ಹೋದ್ರೆ ಆರೋಗ್ಯ ಎಲ್ಲಾ ಚೆನ್ನಾಗಿರುತ್ತೆ. ಸುತ್ತ ಮುತ್ತ ಎಲ್ಲಾ ಪರಿಸರಗಳು ಬೆಳಿಗ್ಗೆನೇ ಎದ್ದು ಹೋದಾಗ--

ತಿರುಪತಿ ಅಂಥ ಕಡೆಯೆಲ್ಲಾ ಕಾರ್ ಮಾಡ್ಕಂಡೆಲ ಟ್ರಾವೆಲ್ ಮಾಡ್ಕೊಂಡ್ ಹೋಗಿದ್ದಿವಿ ಒಂದ್ ಇಪ್ಪತ್ತು ಇಪ್ಪತೈದು ಸಾವಿರ ರೂಪಾಯಿ ತನಕ ತಕೊಂಡೆಲ್ಲ ಹೊರಗಡೆ ಎಲ್ಲಾ ಹೋಗಿ ಟ್ರಾವೆಲ್ ಮಾಡ್ಕೊಂಡ್ ಬಂದ್ವಿ ಸಕ್ಕತ್ ಇಷ್ಟ ಸ್ವಂತ ಕಾರ್ ತಗೋಬೇಕು ಅಂತ ತುಂಬಾ ಆಸೆ ಇದೆ.

ನಾನು ಇಷ್ಟ ಪಟ್ಕೊಂಡು ಚೀಟಿ ಎಲ್ಲಾ ಹಾಕೊಂಡು ಸಕ್ಕತು ಇಷ್ಟಪಟ್ಕೊಂಡು ನನ್ ಗಂಡನಿಗೆ ಇರ್ಲಿ ಅಂತ ಅಂದ್ಬಿಟ್ಟು ಒಂದ್ ಗಾಡಿ ಕೊಡ್ಸಿದ್ದೆ ಇಷ್ಟಪಟ್ಟು ಕಷ್ಟ ಪಡತಾರಲ್ಲ ಅಂತಂದ್ಬಿಟ್ಟು. ಆದ್ರೆ ಅವ್ರು ಅದ್ನ ಉಳ್ಸಿಕೊಳಿಲ್ಲ ಕುಡ್ದು ಕುಡ್ದು ಎಲ್ಲಾ ತಕಂಡ್ ಹೋಗಿ ಉದ್ರಿಸೋದು ಸಕ್ಕತು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ರಿಪೇರಿ ಎಲ್ಲಾ ಮಾಡ್ಸೋರು ಹಿಂಗೆಲ್ಲ ಮಾಡಿದ್ರಿಂದ ಅದ್ನ ಕಳ್ಕೊಂಡ್ವಿ ನಿಜ್ವಾಗ್ಲೂ ಮತ್ತೆ ಪಡ್ಕೊಳ್ಳೋವಂಥದ್ದು ಇದೆ.